ಅವರು ಅವಾಗಿನ ಕಾಲಿನ ಶೈಲಿಯ ಕಟ್ಟಡ ಕಟ್ಟಡಗಳ ಶೈಲಿ ಅವರಿಗೆ ಒಂದು ವಿಚಿತ್ರ ವಿಚಿತ್ರವಾಗಿ ಕಾಣುತ್ತಿದೆ. ಹಳೆ ಕಟ್ಟಡ ಇದು ಒಂದು --

ಇದು ನವಾಜ್ ದರ್ಗಾ ಅಂತ ಅಂತರೆ ನಮ್ಮ ಬಿಜಾಪುರದಲ್ಲಿ ಆದ್ರೆ ಸದ್ಯಕ್ಕೆ ನಾವು ನೋಡಿಲ್ಲ. ಇದು ಇಸ್ಲಾಂ ಧರ್ಮದವ್ರಿಗ್ ನಮಾಜ್ ಮಾಡುವಂತ ಪವಿತ್ರ ಸ್ಥಳ.

ಉಹ್ ಇದು ನೋಡಿ ಒಬ್ಬ ವ್ಯಕ್ತಿ ಯಾರೋ ನಿಂತು ನೋಡ್ತಾ ಇದಾನೆ ನೋಡಿ.